ಈ ಚಿತ್ರದಲ್ಲಿ ಮರ ಗಿಡಗಳೂ ಎತ್ತರವಾಗಿ ಬೆಳೆದು ನಿಂತಿರುವ ಕಾಡು ಕಾಣಿಸುತ್ತಿದೆ.

ಇಲ್ಲಿ ಮೂರು ಕಪ್ಪು ಬಣ್ಣದ ಕುರುಚಿಗಳನು ಹಾಕಲಗಿದೆ. ಒಳ ಭಾಗದಲ್ಲಿ ಇನ್ನೆರಡು ಕುರ್ಚಿಗಳನ್ನು ಹಾಕಲಗಿದೆ. ಕುರ್ಚಿಗಳ ಮೇಲೆ ಒಂದು ಕೈ ಚೀಲವಿದೆ ಅದರ ಹಿಂಬದಿಯಲ್ಲಿ ನೀಲಿ ಬಣ್ಣದ ಫಲಕವಿದೆ ಅದರ ಮೇಲೆ ಸೇವಾ ಸಮಯವನ್ನು ಹಾಕಲಗಿದೆ.

ಇಲ್ಲಿ ಆಕಾಶವು ಕಾಣಿಸುತ್ತಿದೆ ಹಸಿರೆಲೆಗಳಿಂದ ತುಂಬಿರುವ ಗಿಡ ಮರಗಳಿವೆ ಗುಡ್ಡವು ಮಂಜು ಮಂಜಾಗಿದ್ದು ಬೂದು ಬಣ್ಣದಲ್ಲಿದೆ.

ರಸ್ತೆಯ ಮೇಲೆ ಮಿಂಚಿನ ಹಾಗೆ ಕಾಣುತ್ತಿದ್ದು ಬೆಳಕು ಕಾಣಿಸುತ್ತಿದೆ ತೇಪೆಯಾಗಿ ಆಕಾಶ ಕಾಣಿಸುತ್ತಿದೆ.